ಅವ್ರು ಕೈ ಮ್ಯಾಲ ಮಾಡಿ ಅಂಟಗಾಲ ಮ್ಯಾಲ ನಿತಾರ ನಿಂತು ಇದು ಮಾಡ್ಲಿಕ್ಕಾತ್ತಾರ ಯೋಗ ಮತ್ತ ಅಲ್ಲಿ ಒಂದು ಏಳು ಜನ ಹೆಮಕ್ಕಳು ಮಾತ್ರ ಇದಾರ ಗಂಡು ಮಕ್ಕಳು ಯಾರ್ಯಾರು ಇಲ್ಲ ಅಲ್ಲಿ ಮತ್ತೆ ಒಳಗೆ ನಿಂತರ ಅವರು ಅವ್ರು.

ಇವರು ವಿದ್ಯಾರ್ಥಿಗಳು ಶಾಲೆಯಾ ಆವರಣದಲ್ಲಿ ಕುಳಿತುಕೊಂಡು ಆಟವನ್ನು ಆಡುತ್ತಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಕೂಡಿ ಅವರು ಬೇರೆ ಬೇರೆ ಆಟವನ್ನೇ ಆಡುತ್ತಿದ್ದಾರೆ.

ಅಲ್ಲಿ ಒಬ್ಬ ನಿಂತು ಅದನ್ನ ವಿವರಣೆ ಮಾಡ್ತಾಯಿದಾನೆ ಅದಕ್ಕೆ ಒಬ್ಬ ವಿರೋಧ ಮಾಡ್ತಾಯಿದಾನೆ

ಕೋಟೆ ವೀಕ್ಷಣೆ ಮಾಡ್ಲಿಕ್ಕ್ ಹೊಂಟಾನ ಅವಂ ಮೆಟ್ಲುಗಳನ್ನ ಹತ್ಕೊಂಡ್ ಹೊಂಟಾನ ಅವಂ.

ಅವರು ಅದ ದೀಪಾವಳಿ ಹಬ್ಬನಾ ಆಚರಣೆ ಮಾಡಕತ್ತಾರ.

ಮದುವೆಗೆ ಅವು ಇವು ಬೇಕಾದಂತ ಹೂವಿನ ಹಾರಗಳಾದಾವು. ಹೂವಿನ ಹಾರ ಕಟ್ಟಿ ಕಟ್ಟಿ ಅವ್ರ ಮುಂದ ಅವ್ರ ಅಂಗಡಿ ಮುಂದ ನೇತಹಾಕ್ಯಾರ್.

ಇದು ಒಂದು ಬಿಲ್ಡಿಂಗ್ ಇತಿ ಹೊಸದ ಒಳಗ ಡೆಕೋರೇಷನ್ ಎಲ್ಲಾ ಮಾದಾರ ಬಲೂನ್ ಗಿಲೋನ್ ಎಲ್ಲ ಕಟ್ಟಿ ನೋಡಕ್ಕ ಜಿಮ್ ಗತಿ ಇತಿ ಇದು ಹುಡುಗಾರು ಬಂದರ ಹುಡುಗೀರು ಬಂದರ ಎಲ್ಲರೂ ನೋಡಕತ್ತರ ಅಲ್ಲೇ ಒಂದು ಅಂಗಡಿಬಿ ಐತಿ ಅದು ನೋಡಕತ್ತಾರ.

ಇಲ್ಲಿ ಮಂದಿ ಹೊರಗ್ ನಿಂತಾರ. ಗಾಡಿ ಮ್ಯಾಗಿಂದ ಒಳಗ ಹೊಂಟಾರ. ಒಳಗ ಬ್ಯಾಂಕ್ ಐತಿ. ಸ್ಬಿಐ ಬ್ಯಾಂಕ್ . ಅ ಹೊರಗ ಕಾಂಪೌಂಡ್ ಹಾಕ್ಯಾರ. ಕಾಂಪೌಂಡ್ ಗೇಟ್ ಇಗೆ ಮ್ಯಾಲ್ ಒಂದ್ ಜಿಒ ಅಂತ ಬೋರ್ಡ್ ಹಾಕ್ಯಾರ.

ಇದು ಜಿಮ್ಮ ಜಿಮ್ಮ ಕ್ಲಾಸ್ ಇದು ಜೆಮ್ಮಾನಾಗ್ ಒಬ್ಬ ಜಿಮ್ಮ್ ಮಾಡ್ಲಿಕ್ಕಾಟ್ಟಾನ ಮತ್ತ ಓಡ್ಲಕ್ಕಟ್ಟಾನ ನಿಂತು ಮಟ್ಟ ಮಗ್ಗಲ ಎಸಿ ಗಿಸಿ ಎಲ್ಲಾ ಅಯ್ತಿ

ಮೆಡಿಕಲ್ ಮೇಲೆ ಪೂರಾ ಮೇಲ ಲಾಡ್ಜ್ ಐತಿ ಅದು ಅದರ ಕೆಳಗೆ ಬ್ಯಾಂಕ್ ಐತಿ ಆ ಬ್ಯಾಂಕ್ ಆಫ್ ಇಂಡಿಯಾ .

ಇದು ಬ್ಯಾಂಕ್ ಬಂಧನ್ ಬ್ಯಾಂಕ್ . ಬ್ಯಾಂಕ್ ಮುಂದೆ ಒಂದು ಛತ್ರಿ ಹಚ್ಚರ ಅದೇ ರೀತಿ ಗಾಡಿಗಳ ಹಚ್ಚರ ಒಬ್ಬ ಬ್ಯಾಂಕ್ ನೋಡಾಕತ್ತಾನ ನಿಂತ ಹಾಗು ಮತ್ತೆ ಬ್ಯಾಂಕ್ ಅದು ರೋಡ್ ಸೈಡ್ಗೆ ಐಯ್ತೆ ಮತ್ತೆ ಅದೇ ಬ್ಯಾಂಕ್ ಮೊದಲೇ ಎ.ಟಿ.ಎಂ. ಐತೆ ಬಂಧನ್ ಬ್ಯಾಂಕ್ ದು.